ಹಾ ಎಷ್ಟು ತಿಂಗ್ಳಿಗ? ಹ್ಮ್ಂ ತಿಂಗ್ಳಿಗೆ ಆರನೂರ ಐವತ್ತು.

ಆಗ್ಲೆ ಕಲ್ತ್ಕೊಂಡಿದಿರಾ basics ಅವೆಲ್ಲಾ ಬರ್ತಾವಾ? ಹಾ basic tally ಆಗ್ಲೆ ಕಲ್ತಿದಿನಿ ಅದಿಕ್ಕೆ typing class ಗ್ ಹೋಗ್ಬೇಕಂತ.

ಎಲ್ಲಿ ಕೇಳಿ ನಾವ್ ಕೂಡ ಬರ್ಬೋದಾ ? ಹ್ಮ್ಂ ಬರ್ಬೋದು ನಾನು ಹೋಗ್ತಿನೀ ಇನ್ನ ಅವ್ರು ಹೋಗಿ ಕೇಳ್ಕೊಂಡ್ ಬಂದಿಲ್ಲಾ ಹೋಗಿ ಕೇಳ್ಕೊಂಡ್ ಬಂದು ಅವ್ರಿಗೆ.

ನಿನ್ಗೆ call ಮಾಡ್ತಿನಿ ಅವಾಗ ಬಂದು ನೀನ್ ಕೂಡ join ಆಗ್ಬೋದು. ಹಾ okay okay ಹಾಗೇಳಿ ಅಪ್ಪನ್ ಕೇಳ್ತೀನಿ ನಾನ್ಗುಡಾ ಹಂಗಾದ್ರೆ.

ನೀನು computer ಕಲೀತೀಯ ಟೈ~ tailoring ಕಲೀತೀಯ? ನಾನು tailoring ಅಲ್ಲಾ work ಹಾಕದ್ ಕಲಿತಿದೀನಿ.

ಹಾ embroidering work ಹಾಕದ್ ಕಲಿತಿದೀನಿ. ಮತ್ತೆ ಅದೂ ಇದೂ timing ಆಗುತ್ತಾ ನಿನ್ಗೆ? ಹಾ ಆಗುತ್ತೆ ಅದೇನು computer timing ಯವಾಗ? Computer time ಬಂದ್ಬುಟ್ಟು ಆಹ್ one hour evening ten morning ಆಹ್ ಬೆಳಿಗ್ಗೆ ಹತ್ತು ಗಂಟೆಯಿಂದ.

ಸಾಯಂಕಾಲ ಐದ್ ಗಂಟೆವರೆಗೆ ಇರುತ್ತೆ. ಯವಾಗಾದ್ರೂ one hour ಹೋಗ್ ಬರ್ಬೋದು. ಹಾ ಮತ್ತಾಗುತ್ತೆ ಆಗುತ್ತೆ one hour ಒಂದ್ ಗಂಟೆ ಅಲ್ಲಿ computer typing ಕಲ್ತ್ಕಂಡ್ರೆ ಈ ಕಡೆ ನಾಕ್ ಗಂಟೆ ಟೈ~ ಇದಕ್ಕ್ ಹೋಗ್ಬೌದಲ್ಲಾ work ಗ್ ಆದಾಗ.

ಹಾ ಹಂಗಾದ್ರೆ ನನ್ನಪ್ಪನ್ ಕೇಳ್ತೀನಿ ಸ್ವಲ್ಪ್ ನೀನುವೆ ಕೇಳಿ ಮಾತಾಡು. ಹಾ ನಾನ್ ಮಾತಾಡ್ತೀನಿ ನೀನು first clear ಮಾಡ್ಕೊ ಅದ್ನ embroidering work ಎಲ್ಲಾ clear ಮಾಡ್ಕೊಂಡು ನನ್ಗ್ call ಮಾಡು ನಾನ್ computer class ಗ್ ಬಂದಿ ಕೇಳ್ಕೊಂಡ್ ಬರ್ತೀನಿ. ಹಾ ಸರಿ ಆಯ್ತು ನೀನ್ call ಮಾಡಿದ್ಮೇಲ್ ನನಿಗ್ ಹೇಳು ನಾನಪ್ಪಗೆ ಹೇಳ್ತೀನಿ ಇಗೋಗಿ ಅಪ್ಪಾ ಹತ್ತರ ಮಾತಾಡ್ತೀನಿ. ಹ್ಮ್ ಸರಿ .

ಹ್ಮ್ ಹೋಗಿ ಮಾತಾಡಿ ನನ್ಗೆ call ಮಾಡು. evening ಸಾಯಂಕಾಲ ಹಂಗ್ ಮಾಡ್ ಇವತ್ತು ನಾನ್ ಕೇಳ್ಬಂದು ಹೇಳ್ತೀನಿ.

ಹ್ಮ್ ಆಯ್ತ್ ಇಡು. ಹ್ಮ್ ಸರಿ bye.

ಹ. ನಾವ್ ಚೆನ್ನಾಗಿದ್ದೇವೆ. ನೀವ್ ಹೇಗಿದ್ದೀರಿ?

ಹ ಆರಾಮಲ್ಲ? ಮತ್ತೆ, ಎಲ್ಲಿದ್ದೀರಿ ಮನೆಯಲ್ಲಿದ್ದೀರಾ?

ಓ ಆ ಮನೆಯಲ್ಲಿ ಅಡಿಗೆ. ಮತ್ತೆ ಹೇಳಿ.

ಹೌದಾ? ಮತ್ತೆ ಈಗ ಮಕ್ಳು ಎಲ್ಲ ಯಾವ್ class ಲ್ಲಿದ್ದಾರೆ?

ಮಕ್ಳು ಒಬ್ಬ first PUC ಮತ್ತೊಬ್ಬ ಅಹ್ fifth standard ಹೌದಾ? ಹ. ಈಗ ಈಗ online ಇಲ್ಲಲ್ಲ? ಮುಂಚೆ online ಲ್ಲೆಲ್ಲ ಅಹ್ class ಆಗ್ತಾ ಇತ್ತು. ಈಗ online

ಕೆಲವ್ರಿಗೆ problem ಆಗ್ತದ, ಕೆಲವ್ರಿಗೆ easy ಆಗ್ತದೆ ಹಾಗೆ. ಹೌದೌದು. online ಆದ್ರೆ mobile ಕೊಡ್ಬೇಕಾಗ್ತದೆ ಮಕ್ಳಿಗೆ. Mobile ಅಂದ್ರೆ ಒಂದಾ use ಆಗ್ತದೆ, ಅಂದ್ರೆ school ದೆಲ್ಲ message ಲ್ಲ ಬರ್ತದಲ್ವಾ? ಹೌದೌದು. ಆದ್ರೆ ಮಕ್ಳಿಗೆ ಅದ್ರ ತುಂಬ effect ಲ್ಲ ಈಗ, ಮಕ್ಳಿಗೆಲ್ಲ ಸಣ್ಣ ಮಕ್ಳಿಗೆ ಕೊಡ್ಲೇಬಾರ್ದು mobile

ಮಕ್ಳಿಗೆ ಅದನ್ನು ನೋಡಿದ್ರೆ ಸಾಕು ಮತ್ತೆ mobile

ಚಿಕ್ಕ ಮಕ್ಳು mobile ನೋಡ್‍ ನೋಡಿ ಕಣ್ಣುಸ ಹೋಗ್ತದೆ ಅವರದ್ದು.

Use ಆಗ್ತದೆ ದೊಡ್ಡವರಿಗೆ mobile . ಹೌದು. ಆದ್ರೆ ತುಂಬ ನಾವು ಮಕ್ಳಿಂದ mobile ತುಂಬ ದೂರ ಇಡ್ಬೇಕಾಗ್ತದೆ.

ಹೌದು ಅದೇ. ಚಿಕ್ಕ ಮಕ್ಳಿಗೆ, class, school ಲ್ಲಿ ಇರ್ಬೇಕಾಗತ್ತದೆ. friends ಅಹ್ ಇದು teacher’s ನವರೂ ಕೂಡ ಹೇಳ್ತಾರೆ. ಮಕ್ಳಿಗೆ ಇನ್ನು ಅಹ್ ಜಾಸ್ತಿ ಕೊಡ್ಬೇಡಿ, mobile ಕೊಡ್ಬೇಡಿ ಅಂತ ಹೇಳ್ತಾರೆ.

ಹೌದು. ಅಂದ್ರೆ school ಲಲ್ಲಿ ಹೇಳ್ತಾರೆ meeting ನಲ್ಲಿ. mobile ಕೊಡ್ಬೇಡಿ, ಮಕ್ಳು ಹೇಳಿದ್ ಕೇಳ್ತಾರಾ? ಮಕ್ಳು mobile use ಮಾಡ್ತಾರೆ. ಅಲ ನಮ್ಗೆ ಈಗ ಗೊತ್ತಾಗುದಿಲ್ಲ, mobile ಈಗ ನಾವು ಕೊಡ್ತೇವೆ. ನಮ್ಗೆ easy ಆಗ್ತದೆ. ಮಕ್ಳನ್ನು mobile ಕೊಟ್ಟು ಊಟ ಮಾಡುವಾಗ ಕೂಡ mobile ಕೊಟ್ಟು ಊಟ ಮಾಡಿಸ್ತೇವೆ, ಸಣ್ಣ ಮಕ್ಳಿಗೆ ಆದ್ರೆ. ಅಹ್ ಈಗ ಮತ್ತೆ ಕಣ್ಣಿಗೇನಾದ್ರೂ problem ಆಗ್ವಾಗ್ ಆವಾಗ್ ಗೊತ್ತಾಗ್ತದೆ ನಮ್ಗೆ.

ಹೌದು. ಅದಕ್ಕೆ ನಾವೇ ಸ್ವಲ್ಪ ಜಾಸ್ತಿ ಮಾಡ್ಬಾರ್ದು ಮಕ್ಳಿಗೆ mobile mobile ಕೊಡದಾಗೆ ಹೌದೌದು ಹೌದೌದು. Mobile ಕೊಡ್ತಿದ್ರೆ exam ಬರಿವಾಗ marks ಸ ಕಡಿಮೆ ಬರ್ತದೆ. ಹೌದ್ ಅದೇ. ಮತ್ತೆ ಈಗ ಒಂದು ಚಟ ಆಗ್ಬಿಟ್ಟಿದೆ ಮಕ್ಳಿಗೆ. mobile ಕೊಡದಿದ್ರೆ ಕೂಡ ಮಕ್ಳು ಕೇಳುದಿಲ್ಲ ಈಗ.

ಈ ಕೊರೊನದಲ್ಲಿ ಮ mobile ಕೊಟ್ಟು ಈಗ mobile ಇಲ್ಲದಿದ್ರೆ ಆಗುವುದಿಲ್ಲ ಮಕ್ಳಿಗೆ.

ಅಹ್ ಚಿಕ್ಕ್ ಮಕ್ಳು ಇರ್ತಾರಲ್ಲ ಒಂದೂವರೆ ವರ್ಷ, ಎರಡು ವರ್ಷ. ಆ ಮಕ್ಳಿಗೆ mobile ಕೈಯ್ಯಲ್ಲಿದ್ರೆ ಊಟ ಕೊಡುದಿಲ್ಲ. ಹೌದೌದು ಹೌದೌದು ಹೌದು. ನಮಗೆ mobile ಆಗ್ಬೇಕಂತ ಕೂಗ್ತಾರೆ. ನಾವ್ ಕೈಯ್ಯಲ್ಲಿ. ಹೌದೌದು ಹೌದೌದು ಹೌದು. ಹಾಗೆಲ್ಲ ಮಾಡ್ತಾರೆ. ಹ್ಮ. ಹೌದ ಮತ್ತೆ ಊಟ ಆಯ್ತಾ?

ಊಟ ಎಲ್ಲ ಆಯ್ತು. ಮಕ್ಳು ಬರುವ ಕಾಯ್ತಾ ಇದ್ದೇವೆ. ಒಬ್ಬ ಬಂದ, ಇನ್ನೊಬ್ಬ ಬರ್ಲಿಕ್ಕೆ ಉಂಟು. ಹೌದಾ? ಹ ಹ. okay okay okay ಸರಿ ಇನ್ನೊಮ್ಮೆ phone ಮಾಡ್ತೀನಿ.

Hello.

ನಾನ್ ಚೆನ್ನಾಗಿ ಇದ್ದೀನ್ ನೋಡಿ.

ಹ್ಮ್ ಹೆಂಗೈತೆ ಇದ್ ಹಬ್ಬ ಎಲ್ಲ? ನಿಮ್ ಕಡೆ ಎಲ್ಲ. ಹ್ಮ್ ನಮ್ ಕಡೆ ಎಲ್ಲ ಚನಾಗೈತಿ ನೋಡಿ.

ನಿಮ್ಕಡೆ ಎಲ್ಲ. ಹಾ ಎಲ್ಲಾರ್ grand ಆಗೇತಿ. ಹ್ಮ್ ಹೌದಾ.

Okay okay okay ಮತ್ತೆ .

ಗಣೇಶ ಚತುರ್ಥಿ ನೋಡಿ ಹೋಳ್ಗಿ ಐತೆ ಪಾಯ್ಸ, ಹೋಳಿಗೆ.

ಮತ್ತೆ ಆ ಇದು ಏನಂತಾರೆ ಕರಿಗಡುಬು.

ಹ್ಮ್ ಚಿತ್ರಾನ್ನ.

ಈ ತರದೆಲ್ಲ grand ಆಗೆ function ಮಾಡ್ತಾರೆ ನಮ್ ಕಡೆಯೆಲ್ಲ.

ಗಣೇಶ್ ಚೌತಿ sir .

ಮತ್ತೆ ನೋಡಿ ಆ ಏನ್ ಎಲ್ಲಾ work ಚೆನ್ನಾಗ್ ನಡಿತೆ work ಮಾಡ್ತೀರ?

ಹಾ ಹೌದಾ.

Okay sir ನಿಮ್ಕಡೆ ಹೆಂಗ್ ನಡಿತೈತೆ sir ಹಬ್ಬ ಎಲ್ಲಾ. ನಮ್ಮ್ ಕಡೆ ಎಲ್ಲ ಹಬ್ಬ ಸರಿಯಾಗ್ ಆಕೆತ್ತಿ ಯೋಳ್ ದೀವ್ಸ ಕುರಸ್ತಾರ ಗಣ್ಪತಿ ಎಲ್ಲಾ.

ಹ್ಮ್ start ಇಂದ ಯೋಳ್ ದಿನ ಊಟ ಇರುತ್ತೆ.

ನಾಕ್ ದಿನಾ DJ ಅಂತಾರಲ್ಲ DJ ಹಚ್ಚಿ ಕುಣಿದು.

ಹ್ಮ್ ದೀಪಾವಳಿ ಚೆನ್ನಾಗ್ ಆಗುತ್ತಾ. ಹಾ ದೀಪಾವಳಿ ಭರ್ಜರಿ ಆಗುತ್ತೆ ನಿಮ್ ಕಡೆ? ಹ್ಮ್ ನಮ್ ಕಡೆ ಚೆನ್ನಾಗ್ ಆಗುತ್ತೆ .

sir ಬಟ್ಟಿ ಗಿಟ್ಟಿ ಎಲ್ಲ ಹೊಸತಂದು .

ಹ್ಮ್ ಚೆನ್ನಾಗೆ ಮಾಡ್ತಾರೆ sir ನಮ್ ಕಡೆ ಎಲ್ಲಾ grand ಆಗುತ್ತೆ ಐತೆ ಎಲ್ಲಾ ತೌರ್ ಮನಿದೋರೆಲ್ಲಾ ಕರಿಲಿಕ್ಕ್ ಬರ್ತಾರೆ ಅಲ್ಲೆಲ್ಲ ಚೆನ್ನಾಗ್ ಹಬ್ಬ ಮಾಡೋದು.

ಹ್ಮ್ ಚನ್ನಾಗ್ ಆಗತ್ತ್ ನೋಡ್ರಿ ಹಬ್ಬ ಎಲ್ಲ.

ಹಾ ದೀಪಾವಳಿ ಹಬ್ಬ grand ಆಗ್ ಆಗತ್ತೆ sir .

ನಮ್ ಕಡೆ ಅದೆ special ಮತ್ತೆ ಮೂರ್ ದಿವ್ಸ ಆಗುತ್ತಲ್ಲ.

ಹ್ಮ್ ನಮ್ಮ ಲಕ್ಷ್ಮೀ ಪೂಜೆ ಅದೆಲ್ಲ ಚೆನ್ನಾಗ್ ಮಾಡ್ತಾರೆ sir ಅದೆಲ್ಲ grand ಆಗಿ. ನಮ್ ಕಡೆನೂ ಲಕ್ಷ್ಮೀ ಪೂಜೆ ಸರಿಯಾಗ್ ಮಾಡ್ತಾರಿ.

ನಮ್ಮಲೆಲ್ಲ ಬೆಳ್ಳಿ ಸಾಮಾನು ಆವು ಇವು ಎಲ್ಲಾ. ಅದೇನೋ ಮಾಡ್ತಾರಲ್ಲ ಅದು ಅದೇ ಅದೇನೋ ಮಾಡ್ತಾರಲ್ಲ ಹುಡುಗ್ರು ಮೈಗೇನೋ ಹಿಟ್ಟ ಹಚ್ಚಗೊಂಡು ಸ್ನಾನ ಮಾಡೋದು.

ಅದೆಲ್ಲ ಮಾಡ್ತಾರೆ.

ಹಾ ಹೌದು sir ದೊಡ್ಡ ಹಬ್ಬ.

ಹ್ಮ್ ಪಟಾಕಿ ಗಿಟಾಕಿ ಎಲ್ಲಾ ಮಕ್ಕಳ್ ಚೆನ್ನಾಗಿ. ಹಾ full ಜೋರ್ ಪಟಾಕಿಯಲ್ಲ madam . ಹ್ಮ್ sir ಹೌದು ಚೆನ್ನಾಗೆ ಹರಿಸ್ತಾರೆ.

special ನೋಡಿ ದಸ್ರ ಇದು.

ದೀಪಾವಳಿ ಚೆನ್ನಾಗಿದೆ ಹಾ sir .

ನಮ್ಮ್ proper sir ಇಲ್ಲಿ ಇದ ಮಾಗಾವ್ ಅಂತ ಗುಲ್ಬರ್ಗ ಹತ್ರ. ಹೌದಾ ನಮ್ಡ್ ನಮ್ದು .

ನೀವ್ ಬೀದರ್ ಆ. ಹಾ ಹೌದ sir ನಮ್ದು ಇಲ್ಲೆ sir ಇಲ್ಲೆ ಇದ್ರ್ ಹತ್ರ ಮಾಗಾವ್ ಊರ್ ಅಂತ.